ಹೂವಿನಿಂದ ಅಲಂಕರಿತರಾದ ವೆಲ್ಕಮ್ ಬೋರ್ಡ್ ಇದೆ ಹಾಗೂ--

ಒಬ್ಬ ವ್ಯಕ್ತಿಯು ಸಹಿತ ಇದ್ದಾನೆ ಒಳಗಡೆ ಫ್ಯಾನ್ ಅನ್ನು ನೋಡಬಹುದು.

ಒಂದು ರೇಣುಕಾ ಎಂಟರ್ಪ್ರೈಸಸ್ ಒಂದು ಗ್ರೀನ ಲ್ಯಾ --

ಹಾಗು ಒಬ್ಬ ಸಣ್ಣ ಹುಡುಗಿಯನ್ನು ಕಾಣಬಹುದು.

ಕಲರ್ ಕಲರ್ ಲೈಟ್ ಗಳನ್ನು ನೋಡಬಹುದು.

ಬೊಂಬೆಯನ್ನು ನೋಡಬಹುದು ಹಾಗು ಹೂವಿನಿಂದ ಅಲಂಕರಿತವಾದ--

ಇದು ಒಂದು ಹಣ್ಣಿನ ಮಾರ್ಕೆಟ್ ಆಗಿದೆ ಇಲ್ಲಿ ಇಬ್ಬರು ಗ್ರಾಹಕರು ನಿಂತು ಕೊಂಡಿದ್ದಾರೆ ಅವರ ಹೆಗಲಲ್ಲಿ ಬ್ಯಾಗ್ ಗಳನ್ನು ಕಾಣಬಹುದು.

ಇದು ಒಂದು ಸಣ್ಣದಾದ ಊರಂತ ಹೇಳಬಹುದು ಇಲ್ಲಿ ದೊಡ್ಡದಾದ ನೀರಿನ ಟ್ಯಾಂಕ್ .

ಹಾಗೂ ಒಂದು ರ್ಫ್ಯಾಕ್ಟರಿ ಅನ್ನು ನೋಡಬಹುದು ಹಾಗೂ ಹಚ್ಚ ಹಸಿರಾದ ಗಿಡಗಳನ್ನೂ ಕಾಣುತ್ತೇವೆ.

ಇದು ಒಂದು ಲೇಡೀಸ್ ಹೇರ್ ಫಾಲಿಶ್ ಆಗಿದೆ ಇಲ್ಲಿ ಒಬ್ಬ ಮಹಿಳೆವು --

ಇದು ಒಂದು ದೊಡ್ಡದಾದ ಬಿಲ್ಡಿಂಗ್ ಇದೆ.

ಹಾಗು ಗ್ಲಾಸ್ ಗಳನ್ನು ಇಲ್ಲಿ ಕಾಣಬಹುದು ಹಾಗು ಫ್ಯಾನ್ಸ್ ಲೈಟ್ ಗಳನ್ನು ನೋಡಬಹುದು.

ಎ_ಸಿ ಯನ್ನು ಕಾಣಬಹುದು ಹಾಗೂ ನೀರು ತುಂಬುವ ಬಟಲ್ ಅನ್ನು ನೋಡಬಹುದು.

ಇದು ಹಳೆಯ ಕಾಲದ ಶಿಲೆಗಳನ್ನು ನೋಡಬಹುದು ತಾಜ್ ಮಹಲ್ ಹಾಗೂ ಮೆಟ್ರೋ --

ಕಾಣಬಹುದು ಹಾಗು ಚಿಕ್ಕ ಚಿಕ್ಕ ಮರಗಳು--

ಕಾಣ್ತಾ ಇದೆ ಹಾಗೂ ಇಲ್ಲೊಂದು ಚಿಕ್ಕ ಮಗು ಕಾಣ್ತಾ ಇದೆ.

ಇಲ್ಲಿ ಕಾಣ್ತಾ ಇದೆ ಹಾಗು ಫೋಟೋ ವನ್ನು ನೋಡಬಹುದು.

ಹಾಗೂ ಒಂದು ಪ್ಲಾಸ್ಟಿಕ್ ಪೈಪ್ ಅನ್ನು ಕಾಣಬಹುದು ದೊಡ್ಡ ದೊಡ್ಡ ಮರಗಳನ್ನು ಇಲ್ಲಿ ನೋಡಬಹುದು.

ಕೆಲಸವನ್ನು ಮಾಡುತ್ತಾ ಇದ್ದಾರೆ ಹಾಗು ಕಬ್ಬಿಣದ ಫ್ಯ್ಪ್ ಗಳನ್ನು ಕಾಣಬಹುದು.

ಎ_ಸಿ ಯನ್ನು ನೋಡಬಹುದು ಹಾಗೂ ಒಂದು ಲೈಟ್ ಕಾಣ್ತಾ ಇದೆ ಹಾಗೂ--

ಇದು ಒಂದು ಚಹ ಮಾರುವ ಅಂಗಡಿಯಾಗಿದೆ.

ಇಲ್ಲಿ ಕಿತ್ತಲೆಯನ್ನ ನೋಡಬಹುದು ಹಾಗು ಒಂದು ಪೋನ್ ಪೆ ಸ್ಕ್ಯಾನರ್ ಅನ್ನು ನೋಡಬಹುದು.